ಹಾಗೇ ಈಕಡೆ ಸೆಲ್ಫ್ ಗಳಲ್ಲಿ ಎಣ್ಣೆ ಪೌಡರ್ ಸಹ ಇಕ್ಕಿದ್ದಾರೆ.

ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ.

ಹಾಗೆ ಮೇಲ್ಗಡೆ ಮೂರು ಲೈಟ್ಸ್ ಬಲ್ಬ್ ಗಳು ಸಹ ಇದ್ದಾವೆ.

ಹಾಗೆ ಇದು ತುಂಬ ಚೆನ್ನಾಗಿ ಕಾಣ್ತಾ--

ಟೇಬಲ್ ಮೇಲೆ ಬಹಳಷ್ಟು ಪೇಪರ್ ಬಾಕ್ಸ್ ನಲ್ಲಿ ಪೇಪರ್ ಇದ್ದಾವೆ.

ಹಾಗೇ ಇಲ್ಲಿ ದೊಡ್ಡ ದೊಡ್ಡ ಅಶೋಕ ಗಿಡ ಕೂಡ ಇದ್ದಾವೆ.